ಇಲ್ಲಿ ಕ್ರಿಸ್‌ಮಸ್‌ ದಿನ ಭಾಷಣ ನಡಿಯುತ್ತಿದೆ ಬಲೂನ್‌ ಗಳಿವೆ ಒಬ್ಬ ವ್ಯಕ್ತಿ ಭಾಷಣ ಮಾಡುತ್ತಿದ್ದಾನೆ ಹಿಂದೇ ಕ್ರಿಸ್‌ಮಸ್‌ ತಾತಪ್ಪ ನಿಂತಿದ್ದಾನೆ. ಅಲ್ಲಿ ಒಂದು ಚಡಿ ಕಾಣಿಸ್ತಾ ಇದೆ ಎಲ್ಲರೂ ಟೋಪಿ ಹಾಕಿಕೊಂಡಿದ್ದಾರೆ.

ವೈದ್ಯರು ಏನೋ ಮೆಡಿಸಿನ್‌ ಕೋಡ್ತಾ ಇದ್ದಾರೆ ಚೇರ್‌ ಮೇಲೆ ಕುಂತು ಚೇರ್ ಗಳು ಕಾಣಸ್ತಿದವೇ ಮತ್ತೆ ಅಲ್ಲಿ ಒಬ್ರು ಸ್ಪೆಕ್ಟ್ ಹಾಕಿಕೊಂಡಿದ್ದಾರೆ ಮತ್ತೆ ಈ ಕಡೆ ನಿಂತಿದ್ದಾರೆ ಅಲ್ಲಿ ಒಂದು ಬಾಗಿಲು ಕಾಣಿಸ್ತಾ ಇದೆ.

ಅಲ್ಲಿ ದೇವಸ್ಥಾನದ ಟೈಪ್ಪ್ ಕಾಣತಿದೆ ಜನ ತುಂಬಾ ಜನರು ಇದ್ಧಾರೆ ಒಳಗಡೆ ಒಂದು ಮನೆ ಟೈಪ್ಪ್ ಕಾಣ್ತಾ ಇದೆ.

ಇಲ್ಲಿವ್ಯದ್ರ ಇದ್ದಾರೆ ಮತ್ತು ದೀಪ ಹಚ್ಚತ್ತಾ ಇದ್ದಾರೆ. ಇನ್ನು ಕೆಲವರು ನಿಂತಿದ್ದಾರೆ ಮತ್ತು ಮಾಸ್ಕ್‌ ಹಾಕಿಕೊಂಡಿದ್ಧಾರೆ. ಸ್ಪೆಕ್ಸ್‌ ಹಾಕಿಕೊಂಡಿದ್ದಾರೆ ದೀಪ ಹಚ್ಚುತ್ತಿದ್ದಾರೆ ಒಬ್ರೂ.

ಯಾವುದೋ ಮಂದಿರ ಕಾಣಿಸುತ್ತಿದೆ ಮೇಲೆ ಅಲ್ಲಿ ಗೋಪುರದ ಹತ್ತಿರ ಒಂದು ಛತ್ರಿ ಇದೆ ಛತ್ರಿ ಕೆಳಗೆ ಯಾವುದೊ ಒಂದು ಮೂರ್ತಿ ಇದೆ. ಒಳಗಡೆ ಏನೇನೋ ಅಂಗಡಿ ಇದೆ ಬ್ಯಾನರ್‌ ಗಳು ಹಾಕಿದ್ದಾರೆ.

ಮತ್ತು ಆ ಕಡಿಗೆ ಏನೋ ಒಂದು ತರ ಎಳೆ ಬಿಟ್ಟಿದ್ದಾರೆ ಮೇಲೆ ಒಂದು ಸಿಂಬಲ್‌ ಆಯ್ ಚರ್ಚ್‌ ಸಿಂಬಲ್‌ ಹಾಕಿದ್ದಾರೆ ಈ ಕಡೆ ಒಂದು ಕಿಟಕಿ ಬಾಗಿಲು ಕಾಣಿಸ್ತಾ ಇದೆ.

ಬಹಳ ಜನ ಕೂತಿದ್ದಾರೆ ಒಳಗೆ ಊಟ ಮಾಡುತ್ತಿದ್ದಾರೆ ಕ್ಯಾಂಟೀನ್ ಅನಿಸುತ್ತೆ. ಈ ಕಡೆ ಎಲ್ಲಾ ತಗಡು ಇದೆ ಇಲ್ಲಿ ಹಳೇ ಕಾಲದ ಮನೆಗಳಿವೆ ಹಿಂದೆ ಮರಗಳಿವೆ.

ಇಲ್ಲೊಂದು ಹೋಟೇಲ್‌ ಇದೆ ಹೋಟೇಲ್‌ ಮುಂದೆ ಇಬ್ಬರು ನಿಂತಿದ್ದಾರೆ. ಎರಡು ಬೈಕ್‌ ಇದೆ ಮತ್ತು ಇನ್ನೊಬ್ಬ ಪೋಲೀಸ್‌ ತರ ಅಂಗಿ ಹಾಕಿಕೊಂಡು ನಿಂತಿದ್ಧಾರೆ ಮತ್ತೆ ಇಲ್ಲಿ ಬ್ಯಾನರ್‌ ಇದೆ ಈ ಕಡೆ ಒಂದು ಡಸ್ಟ್‌ಬಿನ್‌ ಹಾಕಿದ್ದಾರೆ.